ಇದಕ್ಕೆ ಇಂಗ್ಲಿಷಲ್ಲಿ ಇನ್ನೊಂದು ಹೆಸರು ಅಂದರೆ ಆರಿಗ್ಯಾಮಿ.

ಈ ಚಿತ್ರದಲ್ಲಿ ನಾವು ಒಂದು ಬಸ್ ಅನ್ನು ಕಾಣಬಹುದು. ಸಮೀರ್ ಟ್ರಾವೆಲ್ಸ್ ಅಂತಾನೆ ಹೇಳ್ಬಹುದು.ಇಲ್ಲಿ ಒಬ್ಬ ವ್ಯಕ್ತಿ ಫೋಟೋ ಕೂಡ ತಗೋಳೋಕೆ ನಿಂತಿದ್ದಾರೆ.

ಈ ಒಂದು ಚಿತ್ರದಲ್ಲಿ ನಾವು ಬಂಡೆಯ ಗುಹೆಯನ್ನು ನೋಡಬಹುದು ಇಲ್ಲಿ ವ್ಯಕ್ತಿಗಳು ಗುಹೆಯಿಂದ ಆಚೆ ಬರುತ್ತಿದ್ದಾರೆ ಇಬ್ಬರು ವ್ಯಕ್ತಿಗಳು ಮತ್ತೆ ಒಬ್ಬ ನಿಂತ್ಕೊಂಡು ಮಾತನಾಡುತ್ತಿದ್ದಾನೆ.

ಇದು ಒಂದು ಲೈಬ್ರರಿ .

ಇದು ಒಂದು ಕ್ರೈಸ್ತ್ ಧರ್ಮದ ಚರ್ಚು ಇಲ್ಲಿ ಕ್ಯಾಂಡಲ್ ಹಚ್ಚಿ ದೇವರ ಪೂಜೆಯನ್ನು --

ತೆಗೆದುಕೊಳ್ಳಲಿಕ್ಕೆ ನಿಂತಿದ್ದಾರೆ --